ಎಲ್ಲಾ ತರಹದ ನಾನಾ ತರಹದ ಒಂದು ಬಟ್ಟೆಗಳ ಸಿಗ್ಬಹುದು ಇಲ್ಲಿ.

ಇಲ್ಲೀ ಒಂದು ಮುಂದ್ಗಡೆ ಒಂದು ಹಾಕಿದ್ದಾರೆ ಕವರ್ ನಲ್ಲಿ ಹಾಕಿದ್ದಾರೆ ಎಲ್ಲಾ ತರಹದ ಲಾಂಗ್ ಚಡ್ಡಿ ಸಿಗ್ಬೋದು ಬಟ್ಟೆ ಸಿಗ್ಬೋದು ಉ ಹಮ್ ಡ್ರೆಸ್ ಸಿಗ್ಬೋದು.

ಈ ಚಿತ್ರದಲ್ಲಿ ಏನಪ್ಪ ಅಂದ್ರೆ ಒಂದು ಆಕ್ಸಿಸ್ ಬ್ಯಾಂಕ್ ಆಗಿರ್ಬಹುದು.

ಈ ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ಕಬ್ಬಿಣ ತಯಾರಾಗುವ ಒಂದು ಕಾರ್ಖಾನೆ ಆಗಿರ್ಬೋದು ಎಲ್ಲಾ ತರದ ಕನಕ ಕಾರ್ಖಾನೆಗಳೆ ಸಿಗ್ಬೋದು ಇಲ್ಲಿ.

ಕಬ್ಬಣ ಅಲ್ವೇ ನಂಬರ್ ಎಲ್ಲಾ ಅಂದ್ರೆ ಎಲ್ಲಾ ಸಿಗಬೋದು ಮುಂದ್ಗಡೆ ಒಂದು ಬುಲೆಟ್ ಬೈಕ್ ಇದೆ ಹಿಂದ್ಗಡೆ ಒಂದು ರೂಮ್ ಇದೆ ಬಾಜು ಒಂದು --

ಉ ಮಾಜ ಫ್ಯಾಂಟ ಎಲ್ಲ ತರದ ಮಾಜ ಗಳನ್ನು ಅ ವಸ್ತುಗಳನ್ನು ಸಿಗಬಹುದು.

ಪಾತ್ರದೊಳದೆ ತುಲಾಸಿ ಗಿಡ ಒಂದು ಆಳಿದೆ.

ಈ ಚಿತ್ರದಲ್ಲಿ ಏನಪ್ಪಾ ರೇ ಮೇಲ್ಗಡೆ ಒಂದು ಗೊರೆ ಲ್ಲಂಡ್ ಎಂದು ಪಟ್ಟಾಕಿದ್ದಾರೆ.

ಈ ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ಇದು ಒಂದು ದೊಡ್ಡ ದೇವಸ್ಥಾನ ಆಗಿದೆ ದೇವಸ್ಥಾನದಲ್ಲಿ ಶಾ--

ಲೈಟಿಂಗ್ಸ್ ಆನ್ ಆಗಿದೆ ಎಲ್ಲಾ ತರಹದ ಲೈಟಿಂಗ್ಸ್ ಹಿಂದೆ ಬ್ಯಾಗ್ರೌಂಡ್ ಎಲ್ಲಾ ಬ್ಲ್ಯಾಕ್ ಆಗಿದೆ.

ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಒಂದು ಕಾರ್ಖಾನೆ ಆಗಿರಬಹುದು ಆಫೀಸ್ ಆಗಿರಬಹುದು--

ಮನೆ ಮುಂದ್ಗಡೆ ಒಂದು ಊಟ ಮಾಡೋಕ್ಕೆ ಏನೋ ಒಂದು--

ಗಿಡಮರಗಳನ್ನು ಕಾಣುತ್ತದೆ ಹಚ್ಚಸರಾದ ಗಿಡಮರಗಳನ್ನು ಕಾಣುತ್ತದೆ ಮುಂದುಗಡೆ ಪೈಪ್ ಹಾಕಿದ್ದಾ --

ದೂರದಲ್ಲಿ ನೋಡಬೇಕಾದರೆ ಒಂದು ಸೂರ್ಯನ ಕಿರಣಗಳನ್ನು ಕಣ್ಣಿಗೆ ಕುಕ್ಕುತಾ ಇದೆ.

ಜನಗಳಿಗೆ ಒಂದು ಪ್ರದೇಸದಿಂದ ಇನ್ನೊಂದು ಪ್ರ ಪ್ರ ಪ್ರದೇಸದಿಂದ ಪ್ರಯಾಣ ಮಾಡುವ ಬಸ್ಸಾಗಿದೆ.

ಇತತಃ ಏನಪ್ಪಾ ಅಂಥ ಅಂದ್ರೆ ಇದು ಒಂದು ಮದುವೆ ಡೆಕೊರೇಷನ್ ಸಮಾರಂಭ ಆಗಿರಬಹುದು.

ಹ ನೀಲಿ ಕಲರ್ ಬ್ಯಾಗ್ರೌಂಡ್ ಆಗಿದೆ ಪರ್ಪಲ್ ಕಲರು--

ಆ ಚಿತ್ರವನ್ನು ಒಟ್ಟಿದ್ದಾರೆ ಒಬ್ಬ ಮನುಷ್ಯ ನಿಂತಿ ಇಬ್ತು ನಿಲುತಿದ್ದಾರೆ ಸ್ಟೇಜಿನ್ ಮೇಲ್ ನಿಂತಿದ್ದಾರೆ.

ಕಲ್ಲಿನ ಮೇಲೆ ಕುಂತ್ಕೊಂಡು ಒಬ್ಬ ಮಹಿಳೆ ಕುಂತಿದ್ದಾಳೆ.

ಮತ್ತು ಗುಡ್ಡ ಕಾಡು ಮರಗಳನ್ನು ಎಲ್ಲ ಸಾಕಷ್ಟು ಮರಗಳನ್ನು ಕಾಣ್ತಾ ಇದಾವೆ.

ಲಕ್ಷ್ಮಿ ಪೌರಾಕರ್ಸ ಅಂತ ಬೋರ್ಡ್ ಹಾಕಿದ್ದಾರೆ.

ಚಿತ್ರದಲ್ಲಿ ಏನಪ್ಪಾ ಒಂದು ದೊಡ್ಡ ಆಳದ ಸ್ವಿಮ್ಮಿಂಗ್ ಪೂಲ್ ಆಗಿರಬಹುದು.

ಒಂದು ಆಫೀಸ್ ಆಗಿರ್ಬಹುದು ಸ್ವಂತ ಆಫೀಸ್ ಆಗಿರ್ಬಹುದು ಬಿಸಿನೆಸ್ ಆಗಿರ್ಬಹುದು.

ಆ ಅವರಿಗೆ ಕುತ್ಕೊಳ್ಳೋಕೆ ಒಂದು ಮುಂದ್ಗಡೆ ಒಂದು ಮೂರು ಚೇರ್ಗಳಿದೆ ಅವರಿಗೆ ಕೂತ್ಕೊಳ್ಳ--

ಹಾಗು ಪೆನ್ ಗಳು ಎಲ್ಲಾ ಸಹಕಾಸು ಲೆಟರ್ಸ್ ಜೆರಾಕ್ಸ್ ಮಾಡುವ ಮಿಷನ್ ಇದೆ.

ಡೆಕೋರೇಷನ್ ಮಾಡ್ತಾ ಇದಾರೆ ಸನ್ಮಾನ ಮಾಡ್ತಾರೆ ಎಲ್ಲಾ ಫಂಕ್ಷನ್ ಮಾಡ್ತಾ ಇರೊ ಫಂಕ್ಷನ್ ಮಾಡುತ್ತಿರುವಾಗ--

ಒಮ್ಮ ಸನ್ಮಾನ ಮಾಡಿ ಒಳಗಡೆ ಕೂರಿಸಿ ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಮಾಡ್ತಿದ್ದಾರೆ.

ಈ ಚಿತ್ರದಲ್ಲಿರುವ ಏನಪ್ಪಾ ಅರಿಯುವುದ ಮೇಕಪ್--

ದೊಡ್ದ ಮನೆ ಆಗಿದೆ ಮನೆಯ ಬಾಜು ಒಂದು--

ಬಾಜು ಒಂದು ಸೋಲಾರ್ ಇದೆ ಸೋಲಾರ್ ಬಾಜಿನೆ ಒಂದು ಮನೆ ಕಟ್ತಾ ಇದಾರೆ.

ಈ ಚಿತ್ರದಲ್ಲಿ ಏನಪಾಂದ್ರೆ ಇದೊಂದು ದೊಡ್ಡ ಬ್ಯಾಂಕ್ ಆಗಿರ್ಬೋದು ಮ್--

ಆ ಮೆಹಂದಿ ಕಲರ್ ಎಲ್ಲಾ ಕಲರ್ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ಇದೊಂದು ದೊಡ್ಡ ದೇವಸ್ಥಾನ ಆಗಿದೆ ದೇವಸ್ಥಾನದ ಹಿಂದ್ಗಡೆಯೂ ಒಂದು--

ರಸ ಮುನು ಗಾನಿ ಇವೆಲ್ಲಾ ತರಹದ ವಸ್ತುಗಳನ್ನು ಇಟ್ಟಿದ್ದಾರೆ.

ನಾವವರಿಗೆ ಯೂಸ್ ಆಗುವ ವಸ್ತುಗಳನ್ನ ಹೂವಿನ ಹೂವಿನ ಹಾಸಿಗೆ ಹೂವಿಟ್ಟಿದ್ದಾರೆ.

ಐದು ಆರು ಒಂದ್ ಮೂರು ಸಿ_ಸಿ ಕ್ಯಾಮೆರಾ ಇದೆ ಎರೆಡು ಕಡೆ ಒಂದು ಬಿ_ಪಿ ಚಲ್ಪ್ ಮೂಲಕಕ್ಕೆ ಏನೋ ಒಂದು --

ಈ ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ಇದ ಒಂದು ಕಾರ್ ಶೋರೂಂ ವಾಶು ಮಾಡತಿರುವುದು ಆಗಿ ಆಗಿರ್ಬೋದು.

ಲೇಡಿಸ್ ಓದ್ತಾ ಇದಾನೆ ಏನೋ ಪುಸ್ತಕ ಪುಸ್ತಕ ಓದ್ತಾ ಇದಾಳೆ ಒಬ್ಬ ಮಹಿಳೆ ಕವರ್ --

ಒಂದು ಹಡಗ ಹಡಗಿನ ಮೆಲೆ ಹೋಗತೀರಗದಾಗ ಜಾರಿ ಕಾಲ ಜಾರಿ ಬಿದ್ದಿರ ಬಿದ್ದಿರಬೊದು.

ಕೆಳಗಡೆ ಬರ್ತಾ ಇದ್ದಾಳೆ ಈ ಕಡೆ ಬಾಜು ಒಂದು ತ್ರಿಶೂಲದ ತರ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಒಂದು--

ಒಬ್ಬ ಚೇರ್ ಗ ಚೇರಿನ್ ಮೇಲೆ ಬ್ಯಾಗ್ ಇಟ್ಟಿದ್ದಾರೆ ಒಂದು ಪೋನೆಂಟ್ ಅಂತ ಬೋರ್ಡ್ ಹಾಕಿದ್ದಾರೆ ಒಂದು.

ಈ ಚಿತ್ರದಲ್ಲಿ ಎನ್ ಅಪ್ಪ ಅಂತ ಅಂದ್ರೆ ಇದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಗಳಲಿಯ --

ದೂರದಲ್ಲಿ ನೋಡ್ಬೇಕಂದ್ರೆ ಗುಡ್ಡ ಮರಗಳನ್ನು ಕಾಣ್ತಾ ಇದೆ ಒಬ್ಬ ಮನುಷ್ಯ ಹೊರಗಡೆ--

ದ್ರವಯದಂ ಎತ್ತಿಕೊಂಡು ಮನುಷ್ಯನೇ ನೋಡ್ತಾ ಇದ್ದಾನೆ.

ಮತ್ತು ಅಂದ್ರೆ ಇದು ಒಂದು ಮದುವೆ ಸಮಾರಂಭ ಆಗ್ತಾ ಇದೆ ಮದುವೆ ಆಗ್ತಿರೋರು--

ಹೋಂ ಥಿಯೇಟರ್ ಇಟ್ಟಿದ್ದಾರೆ ದೂರದಲ್ಲಿ ನೋಡಬೇಕಾದರೆ--

ಇದು ಏನಪ್ಪಾ ಅಂದ್ರೆ ಇದೊಂದು ಕೆ_ಇ_ಬಿ ಏರ್ಪೋರ್ಟ್ ಆಗಿರ್ಬೋದು.

ಏನೋ ವಸ್ತುವನ್ನು ಒಂದು ವಸ್ತುಲಿಂದ ಇನ್ನೊಂದು ವಸ್ತಕ್ಕೆ ಹೋಗಬೇಕಂದ್ರೆ ಅಂದ್ರೆ ಕ್ರೆನನ್ನು ಉಪಯೋಗ ಮಾಡಲಾಗುತ್ತದೆ.

ಇಲ್ಲಿ ಸೂರ್ಯನ ಬೆಳಕಿಲಿಂದ ಎಲ್ಲಾ ವಸ್ತುಗಳನ್ನು ಕಾಣ್ತಾಯಿದೀವಿ.

ಮುಂದ್ಗಡೆ ಬ್ಯಾರೆಲ್ ಇದಾವೆ ಮತ್ತ್ ಬಾಜು ಒಂದು ಬ್ಯಾ ಆ ದೊಡ್ಡ್ ಬಿಲ್ಡಿಂಗ್ ಇದೆ.